ಮತ್ತು ಗಟ್ಟರ್ ಅವೆ ಇದು ಊರಿನ ಊರಿನಿಂದ ಹೊರಗೆ ಬಂದು ಹೊಡೆದ ಒಂದು ಊರಿನ ಫೋಟೋ ಆಗಿದೆ ಮತ್ತು--

ಕೆಲ ಗಿಡಗಳ ಬಗ್ಗೆ ಎಜುಕೇಶನ್ ಮಾಡುತ್ತಿದ್ದಾರೆ.

ಈ ಚಿತ್ರವು ಒಂದು ಸುಂದರವಾದ ಚಿತ್ರವಾಗಿದ್ದು ಒ-ಅ- ರಸ್ತೆಯ ಅಕ್ಕ ಪಕ್ಕದಲ್ಲಿ ದೋ- ಅಡಿಕೆ ಗಿಡಗಳನ್ನು ಬೆಳೆಶಿದ್ದಾರೆ ದೊಡ್ಡದಾಗಿ.

ಈ ಯುದರ- ಇದರಲ್ಲಿ ಹಳೆ ಕಾಲದ ಕಲ್ಲುಗಳನ್ನು ಬಳಸಿಕೊಂಡು ಮಾಡಿರುವ ಒಂದು ಗೋಡೆ ಇದೆ.

ಇದು ಒಂದು ಟೇಬಲ್ ಒಂದು ಕುಂಡ್ರುವ ಕುರ್ಚಿ ಬೇರ ಇಟ್ಟಿದ್ದಾರೆ ಹಿಂದಗಡೆ ಮರಗಿಡಗಳಿವೆ.

ಮತ್ತು ಒಂದು ದೊಡ್ಡದಾದ ಮನೆಯ ಅ ಬಾಗಿಲಿದೆ.

ಮತ್ತು ತೆಂಗಿನ ಮರ ಇದೆ ಮತ್ತು ಮೇಲ್ಗಡೆ ಒಂದು ಪತ್ರಾಸಿನ ಶೆಡ್ ಹೊಡೆದಿದ್ದಾರೆ.

ಇದರಲ್ಲಿ ಕೆಲವೊಂದು ಜನರು ಹಿಂದೆ ಕ್ರಿಕೆಟ್ ಆಡ್ತಿದ್ದಾರೆ.